ಅಟ್ಟಿನ ಮೇಲೆ ಹೂವಿನಿಂದ ಆಹಾಂ ಅಲಹಂಕಾರಿಸಿ ಇರುವಂತಹ ಒಂದು ಗೋಪುರದಂತಿರುವ ಸಣ್ಣ ಗೋಪುರದಂತಿರುವುದನ್ನು ಇಡಲಾಗಿದೆ.

ದೊಡ್ಡ ಲೈಟ್ಗಳು ಹಾಕಲಾಗಿದೆ ಈ ಕ್ರೀಡಾಂಗಣವು ಹಸಿರಿನಿಂದ ಕುಡಿದ ಕ್ರೀಡಾಂಗಣವಾಗಿದೆ.

ದಿನ ತುದಿಯು ಕೆಂಪು ಬಣ್ಣದಿಂದ ಕೂಡಿದ್ದಾಗಿದೆ ಈ ಚಿತ್ರದಲ್ಲಿ ಹಲವಾರು ಎಲೆಗಳು ದೃಶ್ಯಗಳಿನ್ನು ನಾವು ಕಾಣಬಹುದಾಗಿದೆ ಆ ಎಲೆಗಳು ಹಸಿರು ನಿಂದ ಕುಡಿದಾಗಿದೆ.

ಕಾಲದ ಕುರ್ಚಿಗಳ ಆಗಿದ್ದು ಮೂರು ಕುರ್ಚಿಗಳ ಮೇಲೆಯೂ ನೀಲಿ ಬಣ್ಣದ ಹಾಗೂ ಕೆಲವು ಹಲವಾರು ಬಣ್ಣಗಳಿಂದ ಕೂಡಿದೆ.

ಈ ಚಿತ್ರದಲ್ಲಿ ನಾವು ಒಂದು ಪ್ಲೇಟನ್ನು ಕಾಣುತ್ತಿದ್ದೇವೆ .ಆ ಪ್ಲೇಟಿನ ಬಣ್ಣವು ಬಣ್ಣದಿಂದ ಕೂಡಿದ್ದು ಆ ಪ್ಲೇಟಿನ ಮೇಲೆ ಒಂದು--

ಈ ಚಿತ್ರದಲ್ಲಿ ನಾವು ನಾಲ್ಕು ಜನರನ್ನು ಕಾಣಬಹುದಾಗಿದೆ .ಈ ಚಿತ್ರದಲ್ಲಿ ಕಂಡು ಬರುವವರಲ್ಲಿ ಒಬ್ಬನು ಬಿಳಿ ಹಾಗೂ ಇನ್ನೊಬ್ಬೋನು ಬ್ಲೂ --

ಇವೆ ಇವುಗಳನ್ನು ಒಂದು ತಂತಿಯ ಒಳಗಡೆ ಹಾಕಿ ಇಡಲಾಗಿದೆ ಆ ತಂತಿಯನ್ನು ಯಾರೋ ನೋಡುತ್ತಿದಾರೆ.

ಸುತ್ತಮುತ್ತಲು ಅಂಗಡಿಯ ಸುತ್ತಮುತ್ತಲು ಹಲೋ ಚೀಟಗಳನ್ನು ಹಾಕಲಾಗಿದ್ದು ಮುಂದುಗಡೆ ಅಡಿಕೆ ಚೀಟಿವನ್ನು ಇಡಲಾಗಿದೆ.

ಕೆಲವು ಚಿತ್ರದ ಅರಬಿ ಅನ್ನು ನಾವು ಕಾಣಬಹುದಾಗಿದೆ ಹಾಗು ಈ ಸೈಡ್ ಇನಲ್ಲಿ ಬಿಳಿಯ ಕಲರ್ ಚಿತ್ರ ನಾವು ಕಾಣಬಹುದಾಗಿದೆ.

ಗಳಿರುದನ್ನು ಸಹಿತ ಕಾಣಬಹುದಾಗಿದೆ ಆ ಬಡ್ಡಿಗಳ ಮೇಲೆ ಒಂದುನವಿಲನ್ನು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಹಳದಿ ಮಣ್ಣಿನವನ್ನು ನಾವು ಸಹಿತ ಕಾಣಬಹುದಾಗಿದೆ ಇ ಚಿತ್ರದಲ್ಲಿ ಹಲವಾರು ಮರಗಳುನ್ನು ನಾವು ಸಹಿತ ಕಾಣಬಹುದಾಗಿದೆ ಆ ಮರಗಳು ಹಸಿರಿನಿಂದ ಕೂಡ್

ಸ್ಥಾನವನ್ನು ಪೇದೆಯ ಸಾಧ್ಯತೆ ವಿದೇ ಇನ್ನು ಉಳಿದ ಇಬ್ಬರು ಬಾಲಕರು ಒಂದೇ ರೀತಿಯ ಶರ್ಟ್ ಗಲ್ಲನು ಧರಿಸಿದ್ದು ಹಳದಿ ಬಣ್ಣದಿಂದ ಕೂಡಿವೆ.

ಈ ಚಿತ್ರದಲ್ಲಿ ನಾವು ಚಾಕ್ಲೆಟ್ ಕಲೆರಿನ ಸೋಫಾಗಳನ್ನೂ ನಾವು ನೋಡಬಹುದಾಗಿದೆ ಅವು ಹಲವಾರು ಸೋಫಾಗಳಿದ್ದು ಅದ್ಭುತವಾಗಿ ಕಾಣುತ್ತಿವೆ ಅವುಗಳ ಬಣ್ಣವು --

ಈ ಚಿತ್ರದಲ್ಲಿ ನಾವು ಒಂದು ನೀರಿನ ಜಲಾಶಯವನ್ನು ಕಾಣುತ್ತಿದ್ದೇವೆ ಈ ಚಿತ್ರಣದಲ್ಲಿ ಕಾಣುತ್ತಿರುವ ನೀರಿನ ಜಲಾಶಯದಲ್ಲಿ--